ಇದು ಕೂಡ ನೋಡಲು ಪ್ರಸಿದ್ಧವಾದ ಸ್ಥಳವಾದಂತಹ ಸುತ್ತಲೂ ಹಚ್ಚು ಹಸಿರಾದಂತಹ ಸ್ಥಳ.

ಅನೇಕ ಪುಸ್ತಕಗಳನ್ನು ದೊರೆಯುತ್ತವೆ ಈ ಪುಸ್ತಕವನ್ನು ನಮಗೆ ಅವಶ್ಯಕತೆ ಇರುವಂತ ಪುಸ್ತಕಗಳಲ್ಲಿ--

ಇದು ಇಲ್ಲಿ ಜೆರಾಕ್ಸ್ ಪೆನ್ನು ಬುಕ್ಕು ಪೆನ್ನು ಅನೇಕ ಓದುವಂತಹ ಲೇಖನಗಳು ಇಲ್ಲಿ ಸಿಗುತ್ತವೆ.

ಈ ಮನೆಯು ಅದ್ಭುತವಾದ ಚರ್ಚ್ ಆಗಿದೆ ಚುರ್ಚ್ನ ಸಿಂಬಲ್ ಅನ್ನು ಹೊಂದಿದೆ.